ನವಿಲನ್ ಚೌಟ್ರಿ ನೋಡಬಹುದು ಈ ಚೌಟ್ರಿನಲ್ಲಿ ಮದುವೆ ನಡೆಯುತ್ತಿದೆ ಕಲರ್ ಕಲರ್ ದೀಪಗಳನ್ನು ಹಾಕಿದ್ದಾರೆ ಆಕಡೆ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ . ಈ ಕಡೆ ಒಂದು ಮರ ಕೂಡ ಇದೆ.

ಇದು ಯಾವುದೋ ಒಂದು ಕಂಪ್ಯೂಟರ್ ಕ್ಲಾಸ್ ಅಂತ ಕಾಣಿಸದೆ ಇಲ್ಲಿ ನೀಟಾಗಿ ಈ ರೀತಿಯಾಗಿ ಮತ್ತೆ ಹಿಂದೆ ಅವರು ಹೇಳಿಕೊಟ್ಟ ರೀತಿಯಲ್ಲಿ ಶಿಸ್ತಾಗಿ ಕಲಿ --